ಇದು ಒಂದು ಹೋಟೆಲ್ನ ಚಿತ್ರಣವಾಗಿದೆ. ಇದು ಒಂದು ಸಿಂಗಲ್ ಹೋಟೆಲ್ನ ಒಂದು ಭಾಗವಾಗಿರುವುದರಿಂದ ಮಾಡಿರುವ ಒಂದು ತಿಂಡಿ ತಿನಿಸುಗಳನ್ನು ಚಿತ್ರಣವನ್ನು ಹಾಕಿ--

ದೇವಸ್ಥಾನದ ಒರಂಗಣದ ಚಿತ್ರದ ರೀತಿಯಲ್ಲು ಕೂಡ ಕಾಣುತ್ತೆ ಕೆಲವೊಂದು ಅಂಗಡಿಗಳು ಕಾಣುತ್ತಿದೆ ಒಂದು ಐಸ್ ಕ್ರೀಮ್ ಅಂಗಡಿಯೋ ಕಾಣುತ್ತಿದೆ ಹಾಗೂ ಆಟಗಳಂತು ಬಹಳ ನಿಂತಿವೆ.

ಇದು ಒಂದು ಚರ್ಚಿನ ಚಿತ್ರಣವಾಗಿದೆ ಚರ್ಚಿನ ಮೆಲ್ಬಾಗದಲ್ಲಿ ಏರಿ ನಿಲ್ಸಿದಾರೆ ಹಾಗೂ ಆ ಚರ್ಚಾ ಈ ಕೆಂಪು ಮತ್ತು ಒಂದು ಮರುನ್ ಬಣ್ಣದಿಂದ ಕೂಡಿದೆ ಇದರಲ್ಲಿ ಒಂದು ಮುರಂಥಸ್ತಿನ ಚರ್ಚಿನ ಒಂದು ಕಟ್ಟಡವಾಗಿದೆ ಇದರಲ್ಲಿ ಕಾಂಪೌಂಡ್ಗಳಿವೆ. __

ಎರಡು ಮೂರು ಚೇರುಗಳಿವೆ ಹಾಗೂ ಒಂದು ಟ್ರೈನ್ ಕೂಡ ನಿಂತಿದೆ ಹಾಗೂ ಒಂದು ಬದಿಯಲ್ಲಿ ಮಾತ್ರ ಒಂದು ಗೂಡ್ಸ್ ಗಾಡಿ ನಿಂತಿದೆ ಹಾಗು ರೈಲ್ವೆ ಸ್ಟೇಷನ್ ಅಷ್ಟು ಸ್ವಚ್ಛವಾಗಿದೆ ಇಲ್ಲಿ.

ಇದು ಒಂದು ಕಟ್ಟಡದ ಚಿತ್ರಣವಾಗಿದೆ ಈ ಕಟ್ಟಡವು ಒಂದು ಕೆಂಪು ಬಣ್ಣದಿಂದ ಕೂಡಿದೆ ಇದು ಇದು ಎಲ್ಲ ರೌಂಡನೆ ಹಾಗು ದುಂಡನೆ ಆಕಾರದ ಆರ್ಚುಗಳನ್ನು ಹೊಂದಿದೆ ಇದರ ಮೇಲಿನ ಅಂತಸ್ತಿನ ತೆಗೆದಿರುವ ದೃಶ್ಯವಾಗಿದೆ.

ಇದು ಒಂದು ಶಾಲೆಯ ಕ್ಲಾಸ್ರೂಮಿನ ಒಲಂಗಣದ ಚಿತ್ರಣವಾಗಿದೆ ಇದ್ರಲ್ಲಿ ಎರಡು ಬಲ್ಬ್ಗಳನ್ನು ಹಕಿದ್ದಾರೆ ಒಂದು ಎ.ಸಿ ಇದೆ ಹಾಗೂ ಒಂದು ಸ್ಮಾರ್ಟ್ಬೋರ್ಡ್ ಇದೆ ಹಾಗೂ ಎರಡು ಬಾ ಎರಡು ಬದಿಯ ಗೋಡೆಗಳಲ್ಲಿ ಎರಡು ವಿಶಿಷ್ಟವಾದ ಒಂದು ಚಿತ್ರವನ್ನು ಅಕಿದರೆ. ಒಬ್ಬರು --

ಇಲ್ಲಿ ಮೂರು ಜನರಿದ್ದಾರೆ ಹಲವಾರು ಜನರು ಇಲ್ಲಿ ಅದನ್ನು ತೆಗೆದುಕೊಂಡು ಡ್ರೈ ಕ್ಲೀನಿಂಗ್ ಮಾಡುವುದನ್ನು ಕಾಣಬಹುದು ಒಬ್ಬ ವ್ಯಕ್ತಿಯು ಇಲ್ಲಿ ತನ್ನ ಬಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಇಲ್ಲಿ ಡ್ರೈ ಕ್ಲೀನಿಂಗ್‌ಗೆ ಫೋಟೋ ಕೊಡುತರುವುದನ್ನು ನೋಡಬಹುದು.

ಈ ಚಿತ್ರದಲ್ಲಿ ಒಂದು ಬೃಹದಾಕಾರದ ಕಟ್ಟಡದ ಚಿತ್ರಣವಾಗಿದೆ. ಈ ಚಿತ್ರಣದಲ್ಲಿರುವಂತಹ ಒಂದು ಕಟ್ಟಡದ ವಿಚಿತ್ರವಾದ ಒಂದು ಶೇಪ್ ಕೂಡಾ ಬಹಳ ಸುಂದರವಾಗಿದೆ. ಇದು ಹಲವಾರು ಒಂದು--

ಗೋಪುರದಂತೆ ಕಾಣುತ್ತಿರುವ ಒಂದು ಹಸಿರು ಕೂಡಾ ನೋಡಬಹುದು. ಆ ಹಸಿರಿನ ಮೇಲೆ ವಿಶಾಲವಾದ ಹರಿಯುತ್ತಿರುವುದನ್ನು ಕೂಡಾ ನೋಡಬಹುದು. ಹಾಗೆ ಈ ಕಟ್ಟಡವು ಮೂರು ಅಂತಸಿನ --

ಡೆಕೊರೇಷನ್ ಮಾಡಿರುವ ಹಾಗೆ ಕಾಣುತ್ತಿದೆ. ಇದು ಯಾವುದೋ ಒಂದು ಫಂಕ್ಷನ್ ಗೆ ಡೆಕೊರೇಷನ್ ಮಾಡ್ಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಂತಿರುವ ಒಂದು ಒಂದು ದೃಶ್ಯವಾಗಿದೆ. ಅದು ಕಟ್ಟಡದ ಹೊರಭಾಗದಲ್ಲಿ ಗಿಡ ಮರಗಳನ್ನೂ ಕೂಡಾ ನಾವು ನೋಡಬಹುದು.

ಈ ವಾಷಿಂಗ್ ಮಷೀನ್ ಅನ್ನೋ ಒಂದು ಮಷೀನ್ಗಳನ್ನು ಇಟ್ಟಿರುತ್ತಾರೆ ಮೇ ಇದು ವಿಶಾಲವಾದ ಒಂದು ಹಲ್ನಲ್ಲಿ ಮಾಡಿರುವಂತ ಒಂದು ದೃಶ್ಯವಾಗಿದೆ ಏಕೆಂದರೆ ಇಲ್ಲಿ ಅಲವರು ಮಷೀನ್ಗಳಲ್ಲಿ ತಯಾರಿಸುತ್ತಾರೆ ಅಲ್ಲವ ಹಾಗಾಗಿ ಇಲ್ಲಿ --

ಈ ದೃಶ್ಯದಲ್ಲಿ ನಾವು ನೀರ ಅನ್ನು ನೋಡಬಹುದು ಇದು ಕಾಲಿ ನೀರಾಗ್ಲಿಕ್ಕಿಲ್ಲ ಯಾಕಂದ್ರೆ ಇದ್ರ ಒಂದು ಸಮುದ್ರದ ಒಂದು ದೃಶ್ಯವಾಗಿದೆ ಈ ದೃಶ್ಯದಲ್ಲಿ ಹಲವಾರು ಪಕ್ಷಿಗಳು ಕೂಡ --